ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನಂದರೆ ಇದು ಒಂದು ಪೆಟ್ರೋಲ್ ಬಂಕ್ ಆಗಿ--

ಮತ್ತು ಬೇರೆ ರೀತಿಯ ವಸ್ತುಗಳನ್ನು ಇಲ್ಲಿ ಇರಿಸಿ--

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇಲ್ಲಿ ಒಂದು ಸಣ್ಣ ಸಣ್ಣ ಗಿಡಗಳನ್ನು ನಾವು ನೋಡಬಹುದಾಗಿದೆ.

ಈ ಮನೆಯು ಎರಡು ಅಂತಸ್ತಿನಲ್ಲಿ ಕೂಡಿದೆ.

ಮತ್ತು ಅಕ್ಕ ಪಕ್ಕದಲ್ಲಿ ಬೇರೆ ರೀತಿಯ ಅಂಗಡಿಗಳನ್ನು ನಾವು ನೋಡಬಹುದಾಗಿದೆ.

ಇಲ್ಲಿ ಹಲವಾರು ರೀತಿಗಳು ಬುಕ್ ಗಳನ್ನು ನಾವು ನೋಡಬಹುದಾ--

ಮತ್ತು ಅಕ್ಕಪಕ್ಕದಲ್ಲಿ ಬೇರೆ ರೀತಿಯ ವಸ್ತುಗಳು ಸಹ ನೋಡಬಹುದಾಗಿ --

ಅಕ್ಕ ಪಕ್ಕದಲ್ಲಿ ಬೇರೆ ರೀತಿ ಬಿಲ್ಡಿಂಗ್ ಗಳು ನಾವು ನೋಡಬಹುದಾ --

ಅಲ್ಲಿ ಒಬ್ಬ ವಾಚ್ ಮೆನ್ ಕುಂತಿದ್ದಾನೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ಕೋಟೆಯಾಗಿ--

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ಗುಡ್ಡದ ಪ್ರದೇಶವಾಗಿದೆ.

ತ್ರದಲ್ಲಿ ಇನ್ನು ಒಂದು ರೂಮನ್ನು ಸಹ ನೋಡಬಹು--

ಪಕ್ಕದಲ್ಲಿ ಬೇರೆ ರೀತಿಯ ಬಿಲ್ಡಿಂಗ್ ಗಳನ್ನು ನಾವು ಸಹ ನೋಡಬಹುದಾಗಿದೆ.

ಈ ಅಂಗಡಿ ಒಳಗೆ ಹಲವಾರು ರೀತಿ ಟೈಯರ್ ಗಳನ್ನು ನಾವು ನೋಡಬಹುದಾಗಿದೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದೆನಂದರೆ ಇದು ಒಂದು ದೊಡ್ಡ ನದಿ ಆಗಿದೆ.

ಮತ್ತು ಅಕ್ಕ ಪಕ್ಕದಲ್ಲಿ ಬೇರೆ ರೀತಿ ಬಿಲ್ಡಿಂಗ್ ಳು ಸಹ ನೋಡಬಹುದಾಗಿದೆ.

ಮತ್ತು ಇಲ್ಲಿ ಹ ಒಳಗಡೆ ಹಲವಾರು ರೀತಿಯ ಮಿಷನ್ ಗಳಲ್ಲಿ ಮಾಡುವ ವಸ್ತುಗಳನ್ನು ಇಟ್ಟಿದ್ದಾರೆ.